ಗಿಡಗಳು ಹುಲ್ಲಿನ್ ಕಡ್ಡಿಗಳು ಬೆಳೆದಿದೆ ಹಾಗೆಯೇ ಹೋಗಲಿಕ್ಕೆ ಒಂದು ರೋಡ್ ಕೂಡ ಇದೆ.

ಇಲ್ಲಿ ನೋಡ್ತಾ ಇದ್ದೇವೆ ನಥಿಂಗ್ ಬಟ್ ಒಂದು ಕಲ್ಲು ಇದೆ ಬಂಡೆ ಕಲ್ಲು ನೀರು ಕೂಡ ಹರಿತಾ ಇದೆ .

ಹಾಗೆನೆ ಅಲ್ಲಲ್ಲಿ ಲೈಟ್ಸ್ ಕೂಡ ಆನ್‌ ಆಗಿದೆ ಯಾರೋ ಒಬ್ಬ ವ್ಯಕ್ತಿ ಕೂತಿದ್ದಾರೆ .

ಹಾಗೆ ನೀರಿದೆ ಮೋಡ ಇದೆ ಹಾಗೇನೆ ಒಂದೊಂದು ಮರ ಇದೆ .